ಇನ್ನ ಬಲ ಭಾಗದಲ್ಲಿ ಒಂದು ಆಟೊ ಚಲಾಯಿಸಿದ್ದರ ಪಕ್ಕ ಒಂದು ಬೈಕ್ ನಿಂತಿದೆ .

ಈ ಚಿತ್ರದಲ್ಲಿ ನಮಗೆ ಒಂದು ಕಲ್ಯಾಣಿಯನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಮಗೆ ಒಂದು ಅರಣ್ಯ ಪ್ರದೇಶ ಕಾಣುತ್ತಿದೆ.

ಪೈಂಟ್ ನಿಂದ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ ಅದರ ಕೆಳಗಡೆ ಬಾಲಕ್ರಷ್ಣ ಎಂದು ಹೆಸರು ಬರೆದಿದ್ದಾರೆ .

ಬಣ್ಣ ಬಣ್ಣದ ಸೀರೆಗಳಿಂದ ಅಲಂಕಾರ ಮಾಡಿ.

ಈ ಚಿತ್ರದಲ್ಲಿ ನಮಗೆ ಒಂದು ಹಾಸ್ಪಿಟಲ್ ಕಾಣುತ್ತಿದೆ ಈ ಹಾಸ್ಪಿಟಲ್ ಹೆಸರು.

ಈ ಚಿತ್ರದಲ್ಲಿ ನಮಗೆ ಹಲವು ಬಣ್ಣದ ಹೂಗಳಿಂದ ಅಲಂಕ್ರುತ ವಾಗಿ ಇರುವ --

ಈ ಸುತ್ತಮುತ್ತ ಹಸಿರು ಬಣ್ಣದ ಗಿಡ ಮರಗಳಿಂದ ಕೂಡಿದ್ದು ನೋಡಲು ತುಂಬಾ ಚೆನ್ನಾಗಿ ಇದೆ.

ನಾಲಕ್ಕು ಜನ ಹೆಣ್ಣುಮಕ್ಕಳು ರನ್ನಿಂಗ್ ರೇಸ್ ಆಡುವ.

ಕಾಣಬಹುದು ಸುತ್ತ ಹಸಿರಿನಿಂದ ಕೂಡಿದೆ ಮರ ತುಂಬಾ ಸುಂದರವಾಗಿ ಕಾಣುತ್ತಿದೆ.

ಕಾಯಿಸುತಿರುವುದನ್ನು ನಾವು ಇಲ್ಲಿ ಕಾಣಬಹುದು ಒಬ್ಬ ಮನುಷ್ಯ.

ತಲೆಗೆ ಹೆಲ್ಮೆಟ್ ಧರಿಸಿ ಈ ಕಣ್ಣಿಗೆ ಕಿಡಿಯಿಂದ ಬೀಳದಂತೆ ತಡೆಗಟ್ಟುತ್ತಾನೆ.

ಕೆಳಗಡೆ ಜೀವನ್ ರೇಖಾ ಹಾಸ್ಪಿಟಲ್ ಅಂತ ಬೊರ್ಡ್ ಹಾಕಿದ್ದಾರೆ ಅದರ ಮುಂದೆ --

ಈ ಚಿತ್ರದಲ್ಲಿ ನಮಗೆ ಪ್ಯಾಕಿಂಗ್ ಮಾಡುತ್ತಿರುವುದನ್ನು ಕಾಣಬಹುದು.

ಇಲ್ಲಿ ತುಂಬಾ ಜನ ಕೆಲಸಗಾರರು ಕೆಲಸ ನಿರ್ವಹಿಸುತ್ತಿದ್ದಾರೆ ಇದರಲ್ಲಿ --

ಈ ಬೆಟ್ಟವನ್ನು ನೋಡಲು ತುಂಬಾ ಚೆನ್ನಾಗಿ ಕಾಣುತ್ತಿದೆ ಇದರ ಮೇಲೆ ನಿಂತುಕೊಳ್ಳಲು ಇಷ್ಟವಾಗುತ್ತದೆ.

ಕೆಂಪು ಬಣ್ಣದ ಟೀ ಶರ್ಟ್ ಧರಿಸುವುದನ್ನು ನೋಡಬಹುದು.

ಒಂದು ಪ್ರೋವಿಷನ್ ಸ್ಟೋರ್ ಕಾಣಿಸುತ್ತಿದೆ ಈ --

ಪುಸ್ತಕ ಪೆನ್ನು ಪೆನ್ಸಿಲ್ ಹೀಗೆ ಎಲ್ಲಾ ಸಿಗುತ್ತದೆ.

ಬೋಧಿಸುತ್ತಿದಾನೆ ಅಂದರೆ ಕೆಲಸದ ಬಗ್ಗೆ ಹೇಳುತ್ತಿದ್ದಾನೆ.

ತಮ್ಮ ಆ ಬೋಡಿ ಫಿಟ್ನೆಸ್ಸ್ ಮತ್ತು ತೂಕ ಕಡಿಮೆ ಮಾಡಲು.

ಎಸ್ಸ್ ಬ್ಯಾಂಕ್ ಅಂತ ನೀಲಿ ಬಣ್ಣದ ಬೋರ್ಡನ್ನು ಹಾಕಿದ್ದಾರೆ.